ಇದು ಒಂದು ಲೇಡೀಸ್ ಜಿಮ್ ಇದೆ. ಇಂತಹ ಜಿಮ್ ಗಳಿಗೆ ಲೇಡೀಸ್ ಅವ್ರ ಹೋಗಿ.

ತಾವು ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ನಾಲೆಜ್ ಕೂಡ ಸಿಗುತ್ತದೆ.

ಇಂತಹ ಪಾರ್ಕಿಂಗ್ ಗಳನ್ನು ನಾವು ದೇವಸ್ಥಾನದಗಳಲ್ಲಿ ಮಸೀದಿಗಳಲ್ಲಿ --

ಇಂತಾ ಗಾರ್ಡನ್ ನಲ್ ನಾವು ಹೋಗಿ ಕುಳಿತುಕೊಂಡು ನಮ್ಮ ಟೆನ್ಶನ್ ಗಳನ್ ದೂರ ಮಾಡಿಕೊಳ್ಳಬಹುದು ಮತ್ತು ನಮ್ಮ ಮನಸನ್ --

ಇಂತ ಶಿಕಾಗುವ ಮೂಲಕ ನಾವು ಒಂದು ಪೇಪರ್ ನಲ್ಲಿ ಸೀಲ್ ಮಾಡಿದ್ರೆ--

ಇದು ಕಂಪೆನಿ ಯಲ್ಲಿರುವ ಒಂದ್ ದೊಡ್ಡದಾದ ಒಂದು ಮೆಷಿನ್ ಆಗಿದೆ.

ಗಳು ಜಿಮ್ ಗೆ ಹೋಗಿ ತಮ್ಮ ಬಾ ಜಿಮ್ ಮಾಡೋದರ ಮೂಲಕ ತಮ್ಮ ಬಾಡಿ ಯನ್ನು ಫಿಟ್ನೆಸ್ ಆಗಿ ಇಟ್ಟುಕೊಳ್ಳುತ್ತಿದ್ದಾರೆ. ನಾವು ಕೂಡ ಹಾಗೆ.

ಇಂತಹ ಗಿಡಗಳನ್ನು ನಾವು ರಕ್ಷಿಸಿ ಗಿಡಗಳು ನಮ್ಮನ್ನು ರಕ್ಷಿಸುತೆ.